ಇಲ್ಲಿ ಮಿರರ್ ತರಹ ಒಂದು ಪ್ಲೀಸ್ ಅನ್ನು ನಾವು ನೋಡಬಹುದು.

ಹಾಗು ಒಬ್ಬ ವ್ಯಕ್ತಿ ಲಾಬ್ಸ್ಟರ್ ಅನ್ನು ಕೈಯಲ್ಲಿ ಇಟ್ಟುಕೊಂಡು ಇದ್ದಾನೆ.

ಹಾಗು ಒಬ್ಬ ವ್ಯಕ್ತಿ ಪೋಡಿಯಂ ಹತ್ತಿರ ಮಾತನಾಡುತ್ತಿದ್ದಾನೆ.

ಹಾಗೂ ಇಲ್ಲಿ ಒಂದು ಬೈಕ್ ಅನ್ನು ನಿಲ್ಲಿಸಿದ್ದಾರೆ.

ಇಲ್ಲಿ ಸ್ವಲ್ಪ ಜನ ನಡೆದುಕೊಂಡು ಕಾಲೇಜಿನ ಆವರಣದಲ್ಲಿ ಹೋಗುತ್ತಿದ್ದಾರೆ.

ಈ ಚಿತ್ರದಲ್ಲಿ ಮೀನಿನ ಮಾರ್ಕೆಟ್ ಅನ್ನು ನೋಡುತ್ತಿದ್ದೇವೆ ಇಲ್ಲಿ ತುಂಬ ಜನರು ಮೀನನ್ನು ಖರೀದಿಸಲು ಬಂದಿದ್ದಾರೆ.

ಒಬ್ಬ ವ್ಯಕ್ತಿ ಕೈಯಲ್ಲಿ ಕರ್ಚೀಫ್ ಅನ್ನು ಹಿಡಿದುಕೊಂಡಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಇದ್ದಾನೆ.

ಈ ಚಿತ್ರದಲ್ಲಿ ನಾವು ಒಂದು ಮಸ್ಜಿದ್ ಅನ್ನು ನೋಡುತ್ತಿದ್ದೇವೆ.

ವ್ಯಕ್ತಿ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಹಿಡಿದು ಕೊಂಡು ಹೋಗುತ್ತಿದ್ದಾನೆ.

ವಿದ್ಯಾರ್ಥಿಗಳು ಬ್ಯಾಗ್ ಗಳನ್ನು ಹಾಕಿಕೊಂಡು ಬೈಕ್ ಮತ್ತು ಸ್ಕೂಟರ್ ಹತ್ತಿರ ನಿಂತಿದ್ದಾರೆ.

ಇಲ್ಲಿ ನಾವು ಚಿಕ್ಕ ಚಿಕ್ಕ ಗಿಡಗಳನ್ನು ನೋಡಬಹುದು.

ಇಲ್ಲಿ ತೂಕದ ಯಂತ್ರವನ್ನು ಮಿ ಟೇಬಲ್ ಮೇಲೆ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಮನೆಯನ್ನು ನೋಡುತ್ತಿದ್ದೇವೆ.

ಇಲ್ಲಿ ನಾವು ಎರಡು ಬಸ್ಸುಗಳನ್ನು ನಿಲ್ಲಿಸಿರುದ್ದನ್ನು ನೋಡಬಹುದು.